ನೋಡ್ರಿ ಇದು ಎಷ್ಟು ಚಂದ್ ಐತೆ ಕಲ್ಲಿನ ಕೋಟೆ ಇರಬಹುದು ಇದು. ಕಲ್ಲು ಎಲ್ಲ ನೋಡ್ರಿ ಗೋಡೆ ಮೇಲೆ ಬಳ್ಳಿಗಳೆಲ್ಲ ಎಷ್ಟು ಚಂದ್ ಬೆಳೆದಾವು.

ಅಂದರೆ ಹುಲ್ಲೆಲ್ಲಾ ಬೆಳೆದೆತೆ ಇಲ್ಲೆಲ್ಲಾ ಸಂಜಯ್ ಟೈಮ್ ಒಳಗೆ ಬಂದ್ ಇಲ್ಲೆಲ್ಲಾ ಯೋಗಾಸನ ಮಾಡಾಕ್ಕೆಲ್ಲ ಚಲೋ ಐತೆ ನೋಡ್ರಿ ಬನ್ರೀ ಮಾಡ್ರಿ.

ನಾವು ಎಲ್ಲಾದ್ರೂ ಹೋಗ್ಬೇಕೆಂದ್ರೆ ಎಮರ್ಜೆನ್ಸಿ ಗೆ ನಾವು ಮಾರ್ಕೆಟ್ಗೆ ಹೋಗದೇನು ಇಲ್ಲ ರೀ ಇಲ್ಲೇ ಇಟ್ಟಿರ್ತಾರೆಲ್ಲ ಇವರೇ ಇನ್ನು ನಮಗೆ ಕಡಿಮೆ ರೇಟ್ ಒಳಗೆ ಕೊಡ್ತಾರಾ ಆಮೇಲೆ ಸ್ವಲ್ಪ ತೂಕನು ಜಾಸ್ತಿ ಕೊಡ್ತಾರಾ.

ಇವರು ಕಡೆನೇ ತಗೋಬೋದು ರೀ ನಾವು ಇಲ್ಲೇ ಎಲ್ಲ ತೊಗಲಕ್ಕೆ ಅನುಕೂಲ ಆಗ್ತತೆ.

ನಾವು ನೊಡ್ರಿಲ್ಲಿ ಎಷ್ಟು ಚಂದ ಕಾಣ ಕಥಾವ್ ಗಿಡಯೆಲ್ಲ ಆಮೇಲೆ ಇಲ್ಲಿ ಎಲ್ಲ ನೋಡಿ --

ನೋಡ್ರಿ ಇದ ಮಡಿಕೇರಿ ಮಡಿಕೇರಿ ಕಡೆ ತಲಕಾವೇರಿ ಇರ್ಬಹುದು ನೋಡ್ರಿ ಎಷ್ಟು ಚಂದ ಕಾಣ ಕತತ ನೋಡ್ರಿ ಆಕಾಶ ಭೂಮಿ ಒಂದು ಆಗಾಂಗೆ ಕಾನಕತತ ನೋಡ್ರಿ.

ಆಮೇಲೆ ನೋಡ್ರಿ ಇಲ್ಲಿ ಎಲ್ಲಾ ಅಚ್ಚು ಹಸಿರಾಗಿ ಎಷ್ಟು ಚಂದ ಕಾಣ ಕುಂತೈತಿ ಇಂಥವೆಲ್ಲ ದೂರದಿಂದ ಫೋಟೋ ತೆಗುದ್ರ ಎಷ್ಟು ಚಂದ್ ಕಾಣ್ಸಕತೈತ್ ನೋಡ್ರಿ ಗುಡಿ.

ಎಷ್ಟು ಚಂದ್ ನಿಟಾಗೆ ಇಟ್ಟರೆ ನೋಡ್ರಿ ಅದು ಪಾರ್ಕಿಂಗ್ ಮಾಡೋ ಜಾಗ ಆಮೇಲೆ ಕಾರ್ಸ್ ಎಷ್ಟು ನೀಟಾಗಿ ಹೊಂದಿಸಿ ಇಟ್ಟರ್ ನೋಡ್ರಿ ಆಮೇಲೆ ಅಡ್ಡಾಡಕು ಜಾಗ ಬಿಟ್ಟಾರ.

ನಾವು ಇಂಗ್ ಒಂದು ಸಲಿ ಹೋದಾಗ ಹಿಂಗೇ ನಿಂದಿರಿಸಿದ್ರು ನೊಡ್ರಪಾ.

ಆದ್ರೆ ಇಲ್ಲೆಲ್ಲ ಜನ ನೋಡಕ್ಕೆ ಬಂದಾರ್ ನೋಡ್ರಿ ಪ್ರವಾಸ ಕರೆದಿ ಕರೆದಿದ್ದಕ್ಕೆ ನೋಡೋಕ್ ಹೋದಾಗ ಇಂಥವೆಲ್ಲ ನೋಡ್ತಿವಲ್ಲ ರೀ.